ಇನ್ನಿಬ್ರುನು ಇದ್ದಾರೆ ಇಲ್ ಯಾರೋ ಫೋಟೋ-- ತೆಗಿತಾ ಇದ್ದಾರೆ ಇಲ್ಲಿ ಒಂದು ಬಲೂನ್ ಕಟ್ಟಿದ್ದಾರೆ ಇಲ್ಲಿ ಮೂರು ಫ್ಯಾನ್ ಇದೆ ವೈಟ್ ಕಲರ್ ಲೈಟ್ ಮತ್ತು ಮಿರರ್ ಇದೆ ಜಗ ಕೂಡ ಇದೆ ಇಲ್ಲಿ--

ಬೊಟಲ್ ಕೂಡ ಇಟ್ಟಿದ್ದಾರೆ ಸ್ಥೆತಸ್ಸ್ಕೋಪ್ ಕೂಡ ಇಲ್ಲಿದೆ ಫೈಲ್ ಇದೆ ಡಾಕ್ಟರ್ಸ್ ಚೆಕ್ ಮಾಡ್ತಾ ಇದ್ದಾರೆ --

ಇಲ್ಲೆರಡು ಬೈಕ್ ನಿಂತಿದೆ ಆರ್ ಜನ ಏನೋ ನಿಂತಿದ್ದಾರೆ.

ಈದ್ ಯಾವುದೊ ಇದು ಕೊಲೇಜೋ ಆಫೀಸೋ ಮನೆನೋ ಗೊತ್ತಾಗ್ತಾ ಇಲ್ಲ. ಇದು ಪಾರ್ಕ್ ತರ ಇದೆ ಕೂತ್ಕೊಳ್ಳೋಕೆ ಚೇರ್ದೆ ಈ ಕಡೆ ಮರಗಳು ಗಿಡಗಳು ಡೆಕೋರೇಷನ್ ಗಿಡಗಳು. ಚೆನ್ನಾಗಿದ್ದಾವೆ.